ಜನರು ವಿವಿಧ ರೀತಿಯ ಬಟ್ಟೆಗಳು ಹಾಕಿಕೊಂಡಿದ್ದಾರೆ.

ಅಲ್ಲಿ ದೊಡ್ಡದಾದ ಬಲಪು ಕೂಡ ಹಚ್ಚಿದ್ದಾರೆ.

ಇಲ್ಲಿ ಒಂದು ಶರಣಬಸವೇಶ್ವರ್ ಎನ್ನುವ ಪೋಸ್ಟರ್ ಹಚ್ಚಿದ್ದಾರೆ.

ಒಂದು ಟೇಬಲಿನ್ ಮೇಲೆ ವಿವಿಧ ತರಹದ ನೋಟ್ ಬುಕ್ ಇಟ್ಟಿದ್ದಾರೆ.

ಸೆಲ್ಪುಗಳಲ್ಲಿ ವಿವಿಧ ತರಹದ ಐಟಂ ಇಟ್ಟಿದ್ದಾರೆ.

ಹಾಗು ಒಂದು ಸೆಲ್ಫ ನಲ್ಲಿ ದೇವರ ಫೋಟೋ ಗಳು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಹಿಂದುಗಡೆಯು ಸಹ ಸಮಾನು ಇದೆ.

ಹಾಗು ಅಲ್ಲಲ್ಲಿಯು ಮನುಷ್ಯರು ಕೂಡ ನಿಂತಿದ್ದಾರೆ.

ಇದು ಒಂದು ಪನ್ನಲಾಲ್ ಹೀರಾಲಾಲ್ ಎನ್ನುವ ಪ್ರವೇಶ ಪ್ರಾರಂಭ ಎನ್ನುವ ಶಾಲೆಯಿದೆ.

ಇಲ್ಲಿ ಐಟಮ್ ಗಳು ಸಲಾಗಿ ಒಂದರ ಮೇಲೆ ಒಂದು ಇಟ್ಟಿದ್ದಾರೆ.

ಹಾಗು ಇಲ್ಲಿ ಸೆಲ್ಫುಗಳಲ್ಲಿ ವಿವಿಧ ರೀತಿಯ ಐಟಂ ಇಟ್ಟಿದ್ದಾರೆ.

ಹಾಗು ಇಲ್ಲಿ ವ ಹಾ ಶೋ ರೂಮ್ ತರಹವಿದೆ.

ಹಾಗೂ ಇಲ್ಲಿ ಕಂಬಗಳು ಸಹ ಇದೆ.

ಇದು ಒಂದು ಸಾಯಿ ಬಿಗ್ ಮಾರ್ಟ್ ಇದೆ.

ಸೆಲ್ಫುಗಳಲ್ಲಿ ಸಹ ಐಟಂ ಗಳು ಇಟ್ಟಿದ್ದಾರೆ.

ಹಾಗೂ ಇಲ್ಲಿ ಒಬ್ಬ ಮನುಷ್ಯನು ನಿಂತಿ ನೋಡುತ್ತಿದ್ದಾನೆ.

ಹಾಗೂ ಇಲ್ಲಿ ಟೇಬಲಿನ ಮೇಲೆ ವಿವಿಧ ರೀತಿಯ ಐಟಂ ಇಟ್ಟಿದ್ದಾರೆ.

ಹೊಂಟರಿನ ಬಲ್ಲಿ ಇಬ್ಬರು ಮನುಷ್ಯರು ನಿಂತಿದ್ದಾರೆ ಒಳಗಡೆ.

ವೆ ಹಾಗೂ ಹಿಂದುಗಡೆಯು ಕಿಟಕಿ ಇವೆ.

ಇಲ್ಲಿ ಒಂದು ಕಟಕಮ್ ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದೆ.

ಸೆಲ್ಪುಗಳಲ್ಲಿ ವಿವಿಧ ತರಹದ ಐಟಂ ಗಳು ಇಟ್ಟಿದ್ದಾರೆ.

ಟೇಬಲ್ಲಿನ ಮೇಲೆ ಸಣ್ಣ ಒಲಿಯೂ ಇಟ್ಟಿದ್ದಾರೆ.

ಇದು ಒಂದು ಪೆಟ್ರೋಲ್ ಪಂಪ್ ಇದೆ.

ಸ್ವಲ್ಪ ಇಬ್ಬರು ಮನುಷ್ಯರು ದೋಣಿಯಲ್ಲಿ ಹೋಗುತ್ತಿದ್ದಾರೆ.